ನಾವ್ ಅಲ್ ಹೋದ್ರೆ ನಮ್ಗೆ ಒಳ್ಳೆ ಮೀನ್ ಸಿಗತ್ತೆ.

ಕ್ಯಾಶ್ ಪೇ ಮತ್ತೆ ಪೆಟಿಎಂ ಮೊದಲಾದವುಗಳನ್ನ ಬಳಸಿ ಮಾಡ್ತಾ ಇದೀವಿ ಇದ್ರಿಂದ ನಮ್ಮ ಸಮಯ ಅನ್ನುವಂತದ್ದು ವ್ಯರ್ಥ ಆಗ್ತಾ ಇಲ್ಲ ನಮ್ಮ ಸಮಯ ಅನ್ನುವಂತದ್ದು ಉಪಯುಕ್ತವಾಗಿ ಕಳಿಯೋದಕ್ಕೆ ಸಹಾಯ ಆಗ್ತಾ ಇದೆ.

ಭರಥನಾಟ್ಯ ನನ್ಗೆ ನೋಡೋದು ತುಂಬ ಇಷ್ಟ ಮತ್ತೆ ಭರಥನಾಟ್ಯವನ್ನ ಮಾಡೋದು ತುಂಬ ಇಷ್ಟ.

ಅಹ್ ನಾವೆಲ್ರು ಕೂಡ ಆ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಗಿಡವನ್ನ ನೆಟ್ಟಿದ್ವಿ ಗಿಡ ನೀಡ್ಬೇಕಾದ್ರೆ ನಂಗೆ ಕೈ ಕಾಲಿಗೆಲ್ಲ ಕೆಸ್ರಾಗಿತ್ತುಆದ್ರು ನಾವ್ ಗಿಡವನ್ನ ನೆಟ್ಟು ಗಿಡಕ್ಕೆ ನೀರೆಲ್ಲ ಹಾಕಿ ಬಂದಿದ್ವಿ ಅದೊಂತರ ನಮ್ಗೆಲ್ರಿಗೂ ತುಂಬಾನೇ ಖುಷಿ ಕೊಟ್ಟಿತ್.